ಗೋಡೆಯ ಮೇಲೆ ಹಳೆ ಶೀಲಾಲೆಕಗಳನ್ನು ಮತ್ತು ಕಲಾಕ್ರತಿಗಳ ಪ್ರದರ್ಶನವಿದೆ.

ಸ್ಕೇಟಿಂಗ್ ಶೋ ಗಳು ಧರಿಸುವವರು ತಲೆ ಹೋಳು ಹಾಗು ಪ್ಯಾಡ್ ಗಳನ್ನು ಧರಿಸಿರುವುದು ಗೋಚರಿಸುತ್ತದೆ.

ಚಿತ್ರದಲ್ಲಿ ಕೆಲವು ಕಟ್ಟಡಗಳು ಕಾಣುತ್ತಿವೆ ಈ ಕಟ್ಟಡಗಳು ಎತ್ತರವಾಗಿದೆ ಮತ್ತು ಬಹುತಲಗಳಿವೆ.

ಉದ್ಯಾನವನದ ಮಧ್ಯಭಾಗದಲ್ಲಿ ಗಾಂಧೀಜಿಯವರ ಸ್ಮಾರಕವನ್ನು ಕಾಣಬಹುದು.

ಮೇಲಿನ ಮಹಡಿಯಲ್ಲಿ ಕೋಣೆಗಳು ಮತ್ತು ಕಾಲಿಡಾರ್ ಗಳು ಇವೆ.

ಕಪ್ಪು ಗಾಜಿನ ಶೋಕೇಸ್ ನಲ್ಲಿ ವಿವಿಧ ತರಹ ಕೇಕ್ ಪೇಸ್ಟ್ರೀ ಡೆಸರ್ಟ್ ಗಳು ಮತ್ತು ಇನ್ನಷ್ಟು ತಾಜಾ ತಿಂಡಿಗಳು ಅಲಂಕರಿಕವಾಗಿದೆ.

ಮತ್ತು ಅದರ ತೀರದಲ್ಲಿ ಕೆಲವು ಮರಗಳು ಮತ್ತು ಕಟ್ಟಡಗಳಿವೆ.

ಈ ಚಿತ್ರವು ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿರುವ ಸಾಮಾನ್ಯ ತರಕಾರಿ ಅಂಗಡಿಯನ್ನು ತೋರಿಸುತ್ತದೆ.

ಈ ಚಿತ್ರವು ಒಂದು ನವಿಕರಿಸಿದ ಕಟ್ಟಡವನ್ನು ತೋರಿಸುತ್ತಿದ್ದು ಇದು ಬಹುಷಹ ಆಸ್ಪತ್ರೆಯ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರವಾಗಿರಬಹುದು.

ಇದು ಒಂದು ಸ್ಪಾ ಅಥವಾ ಸೌಂದರ್ಯ ವರ್ತಕ ಕೇಂದ್ರವಾಗಿರಬಹುದು.

ಮಸೀದಿಯು ಬಿಳಿ ಬಣ್ಣದಿಂದ ಬಣ್ಣ ಬೆಳೆಯಲಾಗಿದೆ ಮತ್ತು ಅದರ ಮೇಲೆ ಒಂದು ಎತ್ತರದ ಗೋಪುರವಿದೆ.

ಈ ಚಿತ್ರದಲ್ಲಿ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ಕಟ್ಟಡವನ್ನು ನೋಡಬಹುದಾಗಿದೆ.

ಅಂಚೆ ಪೆಟ್ಟಿಗೆ ಕೆಂಪು ಬಣ್ಣದಲಿದ್ದು ಇದರ ಮೇಲೆ ಪತ್ರಗಳು ಮತ್ತು ಬೆಂಗಳೂರು ಐದು ಆರು ಸುನ್ನ ಸುನ್ನ ಎಕ್ಸ್ ಎಕ್ಸ್ ಎಂಬ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ.

ಈ ಚಿತ್ರವು ಒಂದು ದೊಡ್ಡ ಶಾಪಿಂಗ್ ಮಾಲ್ನ ಒಳಾಂಗಣವನ್ನು ತೋರಿಸುತ್ತದೆ.

ಧ್ವಜಸ್ತಂಭದ ಕೆಳಭಾಗದಲ್ಲಿ ಕೆಲವು ಮರಗಳು ಮತ್ತು ಕಟ್ಟಡಗಳು ಕಾಣುತ್ತವೆ.